ನಾವಿಲ್ಲಿ ಸುಮಾರು ಜಿಂಕೆಗಲ್ಲನು ಸಹ ನಾವು ಇಲ್ಲಿ ನೋಡಬಹುದು .

ಇಲ್ಲಿ ದೊಡ್ಡದಾದ ಹೊಳೆಯನ್ನು ನೋಡಬಹುದು. ಅಕ್ಕ ಪಕ್ಕ ಎಲ್ಲ ಹಸಿರಾದ ಗಿಡಮರಗಳನ್ನು ನೋಡಬಹುದು.

ಇಲ್ಲಿ ಒಂದು ದೊಡ್ಡದಾದ ರಸ್ತೆಯನ್ನು ನಾವು ನೋಡಬಹುದು. ಆ ರಾಸ್ತಯ ಮೇಲ್ಗಡೆ ಲೋರಿ ಮತ್ತು ಬಸ್ ಅನ್ನ ನೋಡಬಹುದು. ಅಹ್ ರೋಡ್ ಇನ ಪಕ್ಕದಲ್ಲಿ ಒಂದು ಮನೆ ಕೂಡ ಇದೆ.

ಇದೊಂದು ದೇವಸ್ಥಾನ ಅಲ್ಲಿ ಮೂರು ದೇವರ ವಿಗ್ರಹಗಳಿದೆ. ಈ ವಿಗ್ರಹಗಳು ಬಂಗಾರದ ಬಣ್ಣದಿಂದ ಕೂಡಿದೆ. ನೀ ಯಾರೋ ಒಬ್ಬ ವ್ಯಕ್ತಿ ಮಧ್ಯ ದೇವರನ್ನಮುಟ್ಟುತ್ತಿದ್ದಾನೆ.

ಇಲ್ಲಿ ಒಂದು ಫಾರ್ಮ್ ಹೌಸ್ ಅನ್ನು ನೋಡಬಹುದು ಇಲ್ಲಿ ತುಂಬ ದೊಡ್ಡದಾದ ಫಾರ್ಮ್ ಹೌಸ್ ಇದು ಇಲ್ಲಿ ತುಂಬ ಲೈಟ್ಸ್ಗಳನ್ನ ಹಾಕಲಾಗಿದೆ.